ಪಕ್ಕದಲ್ಲಿ ಒಂದು ಟಿ_ವಿ ಸಹ ಇದೆ ಲೈಟುಗಳಿವೆ ಮತ್ತು ಟ್ರೋಫಿಗಳನ್ನು ಇಟ್ಟಿದ್ದಾರೆ.

ಕಾಲೇಜಿನ ಮುಂಭಾಗದ ಆಟದ ಮೈದಾನದಲ್ಲಿ ಸಾಕಷ್ಟು ಜನರು ಓಡಾಡುತ್ತಿದ್ದಾರೆ.

ರಸ್ತೆಯಲ್ಲಿ ಸಾಕಷ್ಟು ಇಟ್ಟಕೆಗಳು ಸಹ ಬಿದ್ದಿವೆ ಮತ್ತು ಕಲ್ಲುಗಳು ಇವೆ.

ಕಪ್ಪು ಬಣ್ಣದ ಒಂದು ಡ್ರಿಲ್ ಅನ್ನು ಸಹ ಹಾಕಿದ್ದರೆ ಹಿಂಬದಿಯಲ್ಲಿ ಸಾಕಷ್ಟು ಕಟ್ಟಡಗಳಿವೆ.

ಹಲವಾರು ಜನರು ಕುಳಿತು ಅದನ್ನು ವೀಕ್ಷಣೆ ಮಾಡುತ್ತಿದ್ದಾರೆ ಮತ್ತು ಸಾಕಷ್ಟು ಗಿಡ ಮರಗಳಿವೆ.

ಈ ಚಿತ್ರದಲ್ಲಿ ಒಂದು ಶಾಲೆಯನ್ನು ನೋಡಬಹುದು ಮತ್ತು ಪಿಂಕ್ ಕಲರ್ ನ ಪಿಲ್ಲರ್ ಗಳನ್ನು ಸಹ ಗಮನಿಸುತ್ತೇವೆ.

ಈ ಗ್ರಂಥಾಲಯದ ಮೇಲೆ ಹಸಿರು ಬಣ್ಣದ ಒಂದು ಬೋರ್ಡ್ ಅನ್ನು ಗಮನಿಸಬಹುದು.

ಹಾಗೆಯೇ ಅದರ ಪಕ್ಕದಲ್ಲಿ ಎರಡು ಬಾಟಲ್ ಗಳು ಹಾಗು ಒಂದು ಕೆಟಲ್ ನ್ನು ಗಮನಿಸಬಹುದು.

ಪಕ್ಕದಲ್ಲಿಯೇ ಬಿಳಿ ಬಣ್ಣದ ಒಂದು ಬೆಡ್ ಇದೆ ಹಾಗು ನೆಲಕ್ಕೆ ಗ್ರಾನೈಟ್ ಹಂಚುಗಳನ್ನು ಸಹ ಹಾಕಿದ್ದಾರೆ.

ಇಲ್ಲಿ ಪ್ಲೇಟುಗಳು ಗ್ಲಾಸ್ ಗಳು ಹಾಗೆ ಹಳದಿ ಬಣ್ಣದ ಕರ್ಚಿಫ್ ಗಳನ್ನು ನೋಡಬಹುದು.

ಹಿಂಬದಿಯಲ್ಲಿ ಸಾಕಷ್ಟು ಕಟ್ಟಡಗಳು ಹಾಗೂ ಕಿಟಕಿಗಳನ್ನು ಗಮನಿಸಬಹುದು.

ಆ ಕಟ್ಟಡದ ಮೇಲ್ಭಾಗದಲ್ಲಿ ಇಂಡಿಯನ್ ಪೋಸ್ಟ್ ಎಂಬ ಒಂದು ಬ್ಯಾನರ್ ಅನ್ನು ಸಹ ಹಾಕಿದ್ದಾರೆ.

ಹಾಗೆ ಒಂದು ಟೇಬಲ್ ನ ಮೇಲೆ ಒಂದು ಫೋನ್ ಪೇ ಸ್ಕ್ಯಾನರ್ ಹಾಗು ಪ್ಲಾಸ್ಟಿಕ್ ಡಬ್ಬದ ಒಳಗೆ ತಿನಿಸುಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಸಾಕಷ್ಟು ಹುಲ್ಲುಗಳು ಗಿಡ ಹಾಗು ಬಾಳೆಗಿಡ ಮತ್ತು ಮರಗಳನ್ನು ನೋಡುತ್ತೇವೆ.

ಈ ಚಿತ್ರದಲ್ಲಿ ಹಲವಾರು ಜನರು ಪೂಜೆಯನ್ನು ಮಾಡುತ್ತಿರುವುದು ನೋಡಬಹುದು.

ದೂರದಲ್ಲಿ ದೊಡ್ಡದಾದ ಒಂದು ಕಟ್ಟಡವನ್ನು ಸಹ ನಾವು ನೋಡಬಹುದು.

ಚಿತ್ರದಲ್ಲಿ ಒಂದು ಕಾರ್ಖಾನೆಯನ್ನು ನೋಡಬಹುದು ಮತ್ತು ಸಾಕಷ್ಟು ಮೂಟೆಗಳು ಸಹ ಇವೆ.

ಈ ಟೇಬಲ್ ಗಳು ಕಂದು ಕೆಂಪು ಬಿಳಿ ಬಣ್ಣದಿಂದ ಕೂಡಿದೆ ಮತ್ತು ಕೆಂಪು ಬಣ್ಣದ ಕುರ್ಚಿಗಳನ್ನು ಸಹ ನಾವು ನೋಡಬಹುದು.